ಇದು ಚಿತ್ರದಲ್ಲಿ ರಸ್ತೆಯ ಅಕ್ಕಪಕ್ಕದಲ್ಲಿರುವ ಅಂಗಡಿಗಳನ್ನು ಕಾಣಬಹುದಾಗಿದೆ ಮತ್ತು

ಈ ಚಿತ್ರದಲ್ಲಿ ಕೂಡ ಅಪಾರ್ಟಿನ ಮುಂಭಾಗದಲ್ಲಿ ಇರುವಂತಹ ಕಪ್ಪು ಬಣ್ಣದ ಕಬ್ಬಿಣದ ಕಂಬಿಗಳನ್ನು ನೋಡಬಹುದಾಗಿದೆ.

ಈ ಚಿತ್ರದಲ್ಲಿ ಹಮಮ್ಮ್ ಕೆಮ್ ಕಪ್ಪು ಬಣ್ಣದ ಹಮಮ್ಮ್--

ಚಾಕ್ಲೇಟ್ ಮತ್ತು ತಿಂಡಿ ತಿನಿಸುಗಳನ್ನು ಈ ಚಿತ್ರದಲ್ಲಿ ಕಾಣಬಹುದಾಗಿದೆ ಹಾಗೂ ಎಣ್ಣೆ ಪಾಟೀಲ್ಗಳನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ. ಯಾರೋ ಒಬ್ಬ ವ್ಯಕ್ತಿ ಇಲ್ಲದಿರುವುದನ್ನು ಸಹ ನೋಡಬಹುದು.

ಇದು ಒಂದು ತೇರಿನ ಚಿತ್ರವಾಗಿದ್ದು ತೇರಿನ ಮೇಲೆ ಅನೇಕ ತರಹದ ಹೂವಿನ ಅಲಂಕಾರವನ್ನು ಮತ್ತು ಎರಡು--

ನೋಡಬಹುದಾಗಿಯೇ ಮತ್ತು ಹಸಿರು ನೇರಳೆ ಕಪ್ಪು ಹಳದಿ ಬಣ್ಣವನ್ನು ನಾವು ಈ ಚಿತ್ರದಲ್ಲಿ ಕಾಣಬಹುದಾಗಿದೆ ನಾಲಕ್ಕು ವಿದ್ಯುತ್ ದೀಪಗಳನ್ನು ಸಹ ನಾವು ಇಲ್ಲಿ ಕಾಣಬಹುದು.

ಈ ಚಿತ್ರ ಇದು ಒಂದು ಮಾರ್ಕೆಟ್ ನ ಚಿತ್ರವಾಗಿದ್ದು ಇಲ್ಲಿ ಅನೇಕ ಮೀನುಗಳನ್ನು ನೋಡಬಹುದಾಗಿದೆ ಮತ್ತು ಈ ಒಬ್ಬ ಓ--